ಟೀಶರ್ಟ್ ಗಳನ್ನು ಸಾಮಾನ್ಯವಾಗಿ ಅಗ್ಗದ ಫ್ಯಾಬ್ರಿಕ್ಸ್ ಗಳಿಂದ ತಯಾರಿಸಲಾಗುತ್ತದೆ.

ಹಾಲಿನಲ್ಲಿ ಹಲವಾರು ಆರೋಗ್ಯ ಪ್ರಯೋಜನಗಳು ಇವೆ ಎಂಬುವುದು ಪ್ರತಿಯೊಬ್ಬರಿಗು ತಿಳಿದಿರುವ ವಿಚಾರ ಬಾರತದಲ್ಲಿ ಹಸುವಿನ ಹಾಲು --

ಮತ್ತೆ ಎಮ್ಮೆ ಹಾಲು ಎರಡು ಜನ ಪ್ರಿಯವಾಗಿವೆ.

ಈ ಚಿತ್ರದಲ್ಲಿ ನಾವು ದ್ವಜ ಹಾಗು ವಾತಾವರಣವನ್ನು ಕಂಡುಬರುತ್ತೆವೆ ಭಾರತೀಯ ರಾಷ್ಟ್ರೀಯ ದ್ವಜವನ್ನು ತ್ರಿವರ್ಣ ಎಂದು ಕರೆಯುತ್ತಾರೆ .

ಹೂವುಗಳನು ಇಷ್ಟಪಡಲು ಅಥವಾ ಇಷ್ಟಪಡದೆ ಇರಲು ವಿಶೇಷವಾದ ಕಾರಣಗಳು ಬೇಕೆ ಹೂವನ್ನು ಪ್ರತಿನಿತ್ಯ ನಾವು ದಿನವನ್ನು --

ಸಾಕಷ್ಟು ಸಾಮರ್ಥ್ಯ ಇರುತ್ತದೆ ಶಿಕ್ಷಣ ಕೊಡೋ ಅಷ್ಟಮ್ ಇತಿ ಎಂದು ಜನಿಸಿದರು ಮತ್ತೆ ರಾಧ ರಾಣಿ ಕುಡೋ.

ಈ ಚಿತ್ರದಲ್ಲಿ ನಾವು ತರತರವಾದ ತರಕಾರಿಗಳನ್ನು ಕಂಡುಬರುತ್ತವೆ ಆಲೂಗಡ್ಡೆ ಲಿಂಬೆಹಣ್ಣು ಮೂಲಂಗಿ ಉಳ್ಳಾಗಡ್ಡಿ ಇತ್ಯಾದಿಯನ್ನು.

ಈಗವ ತರಕಾರಿಗಳನ್ನು ಪ್ರತಿನಿತ್ಯ ಅಡಿಗೆಗಾಗಿ ಬಳಸುತ್ತಾರೆ ಹಾಗು ಇವನ್ನು ಅಡಿಗೆಗೆ ಸೇವಿಸುವುದರಿಂದ ನಮ್ಮಗೆ ಶಕ್ತಿಯು ಬರುತ್ತದೆ.

ಈ ಅಂಗಡಿಯಲ್ಲಿ ನಾವು ಸೋಪು ಶಾಂಪು ಬಿಸ್ಕೆಟ್ ಗಳು ಎಣ್ಣೆಗಳು ತರತರಹದ ವಸ್ತುಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಎರಡು ಕತ್ತೆಗಳನ್ನು ಕಾಣಬಹುದು ಕತ್ತೆಗಳ ದೇಹ ರಚನೆ ಕುದರೆಯಂತೆ ಇವೆ.

ಹಾಗು ಇತ್ಯಾದಿ ಹೂವುಗಳನ್ನು ಕಂಡಬಹುದು ಹೂವುಗಳೆಂದರೆ ಎಲ್ಲರಿಗು ಪ್ರಿಯವಾಗಿರುವುದು ಹೂವುಗಳನು ಹೆಣ್ಣುಮಕ್ಕಳು ತಮ್ಮ ಕೂದಲಲ್ಲಿ ಇಟ್ಟುಕೊಳ್ಳುತ್ತಾರೆ ಹಬ್ಬದಲ್ಲಿ--

ಈ ಚಿತ್ರದಲ್ಲಿ ನಾವು ನವಿಲನ್ನು ಕಾಣಬಹುದು ನವಿಲು ಬಾರತದಲ್ಲಿ ದೊಡ್ಡ ರಾಷ್ಟ್ರೀಯ ಪ್ರಮುಖತನ್ನು ಹೊಂದಿರುವ ಪಕ್ಷಿ ಆಗಿದೆ.

ಈ ಚಿತ್ರದಲ್ಲಿ ನಾವು ಹಲವಾರು ವಿವಿಧವಾದ ತರಕಾರಿಗಳನ್ನು ಕಾಣಬಹುದು ಹಾಗು ಮನುಷ್ಯರು ತ ತಮ್ಮ ತರಕಾರಿಗಳನ್ನು ಖರೀದಿಸುತ್ತಿದ್ದಾರೆ.

ಇದ್ರ ಮೂಲಕ ಪ್ರಯಾಣಿಸಬಹುದು ಆದರೆ ಕೆಲವು ಗಾಳಿಯಲ್ಲಿ ಹಾರಲು ವಿನ್ಯಾಸಗೊಳ್ಳಲಾಗಿದೆ.

ಬಸ್ ನಿಲ್ದಾಣವು ವಿವಿಧ ಜನಬಿಡಿ ಸ್ಥಳದಲ್ಲಿ ಕಂಡಬಹುದು ಇದು ಶಾಲೆ ಅಥವಾ ಕಾಲೇಜ್ ಗೇಟ್ ಗಳಲ್ಲಿ --

ನದಿ ನೀರು ಹರಿಯುತ್ತಿರುವುದನ್ನು ಕಾಣಬಹುದು ಈ ಚಿತ್ರವನ್ನು ನೋಡಿದರೆ ಮನಸ್ಸಿಗೆ ತುಂಬಾ ಶಾಂತಿಯಂತು ಅನ್ನಿಸುತ್ತದೆ.

ಹಾಗು ಈ ಚಿತ್ರದಲ್ಲಿ ನಾವು ಅಂ ಹಲವಾರು ಪಕ್ಷಿಗಳನ್ನು ನೋಡು ಕಾಣಬಹುದು.

ಹಾಗು ಈ ಚಿತ್ರವು ತುಂಬಾ ಭಯನಿಕವಾಗಿ ಕಾಣುತ್ತದೆ.

ಈ ಚಿತ್ರದಲ್ಲಿ ನಾವು ಹೂವಿನ ಮಾಲೆಯನ್ನು ಕಾಣಬಹುದು ಹೂವಿನಮಾಲೆಯು ತರತರವಾಗಿ ಇರುತ್ತವೆ.

ತಮ್ಮತಮ್ಮ ಅಂಗಡಿಗಳ ಹತ್ತಿರನೇ ತಮ್ಮ ಮನೆಯನ್ನು ಕಟ್ಟಿಕೊಳ್ಳುತ್ತಾರೆ ಏಕೆಂದರೆ ವಾಸಿಸಲು ಸುಲಭವಾಗಲಿ ಎಂದು ಆಗು ಹೀ ಅಂಗಡಿಯಲ್ಲಿ ನಾವು ತರಹ ತರಹವಾದ --

ಅದನ್ನು ಅವ್ರು ಇನ್ನು ನಾವು ದೇಶದ್ರೋಹಿ ಎಂದನ್ನು ಕರೆಯುತ್ತೇವೆ.

ಈ ಚಿತ್ರದಲ್ಲಿ ನಾವು ಆಲೂಪರಾಟಾವನ್ನು ಕಾಣಬಹುದು ಆಗು ಆಲೂಪರಾಟವೆಂದರೆ ಎಲ್ಲರಿಗು ತುಂಬವು ಇಷ್ಟವಾಗಿರುತ್ತದೆ ಉತ್ತರದಲ್ಲಿ ಈ ಆಲುಪರಾಟಾವನ್ನು --

ತುಂಬಾ ಸುಂದರವಾಗಿರುವಂತಹ ಬಸ್ ನಿಂತಿರುವ ಜಾಗವನ್ನು ಕೂಡ ಕಾಣಬಹುದು.

ಧರಿಸುವ ಬಟ್ಟೆಗಳನ್ನುಕೂಡ ಕಾಣಬಹುದು ಈ ಅಂಗಡಿಯಲ್ಲಿ ನಾವು ವಿವಿಧವಾದ ತರತರಹವಾದ ತುಂಬಾ ಸುಂದರವಾಗಿರುವ ಬಟ್ಟೆಗಳನ್ನು ಕೂಡ ಕಾಣಬಹುದು.

ಅರಳುತ್ತಿರುವುದನ್ನು ಹಾಗು ಬೆಟ್ಟವನ್ನು ಹಾಗು ಗಿಡಮರಗಳನ್ನು ಕೂಡ ಕಾಣಬಹುದು ಈ ಚಿತ್ರವು ತುಂಬಾ ಮನೋಕರವಾಗಿದೆ.

ಹಾಗು ಈ ಚಿತ್ರದಲ್ಲಿ ಅವು ಮಲ್ಲಿಗೆ ಹೂವು ಹಾಗು ಚೆಂಡ್ ಹೂವು ಹಾಗು ಕಮಲ ಹೂವು--

ಹಾಗೂ ಬೆಳಗಿನ ಜಾವ ಸೂರ್ಯಾಸ್ತವನ್ನು ನಮ್ಮ ಚರ್ಮದ ಮೇಲೆಯು ಬಿಳಿದರೆ ನಮ್ಮ ಚರ್ಮವು ರೋಗನಿರೋಗ ಶಕ್ತಿಯಿಂದಾ ಮುಕ್ತಾಯಗೊಳ್ಳುತ್ತದೆ ಎಂದೂ ದೊಡ್ಡವ್ರು ಹೇಳುತ್ತಾರೆ.